ಇದೊಂದು ಗೋಪುರದ ಪ್ರೀತಿಯ ಮಾದರಿಯ ಹಾಗೆ ಕಾಣಿಸುತ್ತಿದೆ ನೋಡಲು ತುಂಬಾ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ.

ಇದ್ದು ಎತ್ತರವಾದ ಕಟ್ಟಡ ಇದು ಇಲ್ಲಿ ಕೈ ಅಂಗೈನಲ್ಲಿ ಹಿಡಿದು ಒಂದು ಅಹ್ ಹುಡುಗಿ ಕೂತಿದಾಳ್ ಹುಡುಗಿಯ ಮಡಿಲಿನಲ್ಲಿ ಒಂದು ಹುಡುಗ ಅನ್ನ ಮಲಸಿರುವ ರೀತಿಯಲ್ಲಿ ಕಾಣಿಸುತ್ತಯಿದೆ ಇಲ್ಲೊಂದು ದೊಡ್ಡದಾದ ಕಂಬವು ಕೂಡ ಇದೆ.

ಸುತ್ತಲು ಉ ಗುಡ್ಡ ಪ್ರದೇಶಗಳಿಂದ ಕೂಡಿದೆ ಇಲ್ಲೊಂದು ದಾರಿಯು ಸಾಗುತ್ತಿದೆ ಈ ದಾರಿಯ ಮುಂದೆ ಇಬ್ಬರು ಹುಡುಗರು ಕೂಡ ಹೋಗುತ್ತಿದ್ದಾರೆ --

ಇಲ್ಲಿ ಈ ಪ್ರದೇಶವ ಈ ಪ್ರದೇಶದ ಸುತ್ತಮುತ್ತಲು ಅಹ್ ಗುಡಿಸಲುಗಳನ್ನು ಹಾಕಿಕೊಂಡಿದ್ದಾರೆ ಈ ಟಾರ್ಪೆಲಿ ನಲ್ಲಿ ಸುತ್ತಮುತ್ತಲು ಗಿಡಮರಗಳಿಂದ ಕೂಡಿದ್ದು --

ಈ ಅಂಟಿನಲ್ಲಿ ಹಲವಾರು ಗಿಡಗಳನ್ನು ಕೂಡ ಬೆಳೆದಿದ್ದಾರೆ. ಈ ಗಿಡಗಳು ಕೂಡ ತುಂಬಾ ಚೆನ್ನಾಗಿದ್ದು ಈ ತೋಟದಲ್ಲಿ ಹಲವಾರು ತರದ ಆಮ್ ನಾ ಇದುನ್ನು ಬೆಳೆದಿದ್ದಾರೆ. ನೋಡಲು ತುಂಬಾ ಚನ್ನಾಗಿದೆ ಆಕಾಶ ಕಪ್ಪು ಆಗಿದೆ.